ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಗಣಪತಿಗೆ ಚೆನ್ನಾಗಿ ಹೂವಿನ ಹಾರ ಎಲ್ಲ ಹಾಕಿದ್ದಾರೆ ವೆರೈಟಿ ವೆರೈಟಿ ಹೂವಿನ ಹಾರ ಹಾಕಿದ್ದಾರೆ ಈ ಕಡೆ ಶ್ರೀ ಮತ್ತೆ ಓಂ ಅಂತ ಬರೆದಿದ್ದರೆ.

ಇದು ರೋಡ್ ಮಾಡ್ತಿದ್ದಾರೆ ಈಗ ನಮ್ ಶಿವಮೊಗ್ಗದಲ್ಲೇ ನಮ್ ಕಾಲೇಜು ಹತ್ರನೇ ಇರೋದು ರೋಡ್ --

ಇದು ಯಾವ್ದೋ ಪಾರ್ಕ್ ಪಾರ್ಕ್ ಅಲ್ಲಿ ಇಲ್ಲ ಪಾರ್ಕ್ ಸುಮ್ನೆ ಒಂದು ಫೋಟೋ ತೆಗೆದ್ ಬಿಟ್ಟು ಹಾಕಿದ್ದಾರೆ ಮರ ಗಿಡಗಳು ಅಷ್ಟೇ ಇದ್ದವೇ.

ಗ್ರೇಯೋ ಅದು ಸ್ವಿಮ್ಮಿಂಗ್ ಫೂಲ್ ಇದೆ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಅಕ್ಕ ಪಕ್ಕ ಎಲ್ಲ ಕುತ್ಕೊಂಡು ಆಟ ಆಡ್ಬಹುದು.